ವ್ಯಾಕಣಿಸಲಾಯಿತು ಹೂವುಗಳನ್ನು ದೇವರನ್ನು ಇಟ್ಟು ಕಲಿಸುವ ಒಂದು ಚಿತ್ರನವನ್ನು ರೂಢಿಸಲುಆಯ್ತು. ಆದ್ರಿಂದ ಈ ಚಿತ್ರಣದ ಮೂಲಕ ನಾವು ಪ್ರಸ್ತಾವನೆ ಮಾಡಿದ್ದ್ದೇವೆ.

ಒಂದು ಸ್ಟಿಕ್ಸ ಅನ್ನು ನಾವು ರೂಢಿಕರಿಸಿ ಅವರ ಮೂಲಕ ನಾವು ಯಾರಿಗೂ ತೊಂದರೆ ಆಗದಂತೆ ನಿಲ್ಲಿಸಲ್ಪಡುವ ಒಂದು ಪ್ರಯೋಜನವಾಗಿದೆ ಇದರಿಂದ--

ಇಲ್ಲಿ ಯಾವುದಾದರೋ ಕೆಲಸವನ್ನ ಮಾಡಬೇಕಂತ ಒಂದು ಒಂದಾಗಿದೆ ಆದ್ದರಿಂದ ಈ ರೂಡಿಕರಿಸಲ್ ಪಟ್ಟ ಒಂದು ಬೈಕ್ ಗಳಲ್ಲಿ ನಾವು ತಿಳಿದಿರುತಕ್ಕಅಂತ ಮಾಹಿತಿ ಸಂಕಲ್ಪವಾಗಿದೆ.

ಈ ಚಿತ್ರದಲ್ಲಿ ನೋಡಬೇಕಂದ್ರೆ ಒಬ್ಬ ಮಹಿಳೆ ಬಟ್ಟೆ ಒಗೆಯಲು ಅಹ್ ಒಳಗೆ ಬರುತ್ತಾಳೆ ಎನ್ನೊ ಒಂದು ವಿಡಿಯೊ ಇಲ್ಲಿ ಸೆರೆ ಹಿಡಿಯಲಾಗಿದೆ .

ವಿದಾನವನ್ನು ನೋಡಬೇಕು ಅಂದರೆ ನಾವು ದೈನಂದಿನವಾಗಿ ಮಾರ್ಕೆಟ್ ಗಳಲ್ಲಿ ಗೋಬಿ ಮಂಚೂರಿ ಹಾಗಿರಬಹುದು ಎಗ್ ರೈಸ್ ಹಾಗಿರಬಹುದು ಪಾನಿ ಪುರಿ ಹಾಗಿರಬಹುದು ಇಂತವೆಲ್ಲ ವಿದಾನಗಳನ್ನು ಮನೆಯಲ್ಲೆ ತಯಾರು --

ಆದರಿಂದ ಅವುಗಳ ಒಂದು ಸ್ಪಷ್ಟತೆಯನ್ನು ನಾವು ರುಡಿಕರಿಸಿ ಅದನ್ನು ಟೆಕ್ನಾಲಜಿಯ ಮುಲಕ ಕಳಿಸಿ ನೊಡುತ್ತೆವೆ ಆದರಿಂದ ಎಲ್ಲಾ ನಮಗೆ ಗೊತ್ತಾಗುತ್ತೆ .

ಈಗ ನಾವು ಈ ಚಿತ್ರದಲ್ಲಿ ನೋಡಬೇಕಂದ್ರೆ ಅಹ್ ನೀರಿನಲ್ಲಿ ಎಮ್ಮೆಗಳು ಒಂದುಕ್ಕೊಂಡು ಮುತ್ತು ಕೊಟ್ಟಾಗ ಆ ಒಂದು ಸ್ಪಷ್ಟತೆಯನ್ನು ನಾವು ವಿಕಾರವಾಗಿ ನೋಡುವಾಗ--

ಅವು ಇಗ ಒಂದು ಕೆರೆಯಲ್ಲಿ ಇಜಾಡುತ್ತಾ ಒಂದು ಯೆಮ್ಮಿಯ ಸುಖವನ್ನು ನಾವು ಪಡೆಯಲಾಗುತ್ತದೆ ಆದರಿಂದ ಯೆಮ್ಮಿ ನಿರಲ್ಲಿ ಇದ್ದು ಬಿಡತ್ತವೆ.

ವಿದಾನದಲ್ಲಿ ನೋಡುವುದೇನೆಂದರೆ ಬೆಳಗಿನ ಜಾವ ನಾವು ಸ್ನಾನ ಮಾಡುವುದರಿಂದ ಒಳ್ಳೆಯ ಆರೋಗ್ಯ ಒಳ್ಳೆಯ ದಾಮವನ್ನು ಸಿಗುತ್ತೆ. ಅದರಿಂದ ನಾವು ಬೆಳಗಿನ ಜಾವ ಎದ್ದಾಗ --